ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ನೋಡತ್ತಿದೆವೆ ನೋಡಿ ಆ ಬಿಲ್ಡಿಂಗಿ ಗೆ ಮೂರು ಗೋಪುರಗಳು ಯು ಶೇಪಲ್ಲಿ ಇವೆ ಹಾಗೆ ಅದರ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಇರುವುದನ್ನು ಅದರ ಮುಂಭಾಗದಲ್ಲಿ ರಸ್ತೆ ಇರುವುದನ್ನುನಾವು ಈ ಚಿತ್ರದಲ್ಲಿ ಕಾಣುತ್ತಿದ್ದೇ --

ಈ ಚಿತ್ರದಲ್ಲಿ ನಾವು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನ ನೋಡ್ತಿದ್ದೇವೆ .

ಚಿತ್ರದಲ್ಲಿ ನಾವ್ ಒಂದು ಕಾಂಪೌಂಡ್ ಅನ್ನು ನೋಡ್ತಿವಿ ನೋಡಿ ಕಾಂಪೌಂಡ್ ರೀತಿ ಕಾಂಪೌಂಡಿನ ಮೇಲ್ಭಾಗವು ಯು ಆಕಾರದಲ್ಲಿದೆ.

ನಾವೊಂದು ರೆಸ್ಟೋರೆಂಟ್ ಹಾಗು ಹೋಟೆಲ್ ನ ನೋಡ್ತಿದ್ದೇವೆ ಆದರ ಹೆಸರು ಅಕ್ಷಯ ಮಹಲ್ ಇನ್ ಅಂತ ಹೇಳಿ ಅಂತ .

ಈ ಹೋಟೆಲ್ ಆಗು ಹಾಗೂ ಪೆಟ್ರೋಲ್ ಬ್ಯಾಂಕ್ ಮುಂಭಾಗದಲ್ಲಿ ದ್ವಿಚಕ್ರ ವಾಹನಗಳು ಸಾಲಾಗಿ ಪಾರ್ಕಿಂಗ್ ಆಗಿರುವುದನ್ನು ನಾವು ಈ ಚಿತ್ರದಲ್ಲಿ ನೋಡುತ್ತಿದ್ದೇವೆ ಹಾಗೆ ಒಂದು ಕಾರ್ ಸಹ ನಿಂತ್ತಿರೊದನ್ನ ಈ ಚಿತ್ರದಲ್ಲಿ ನೋಡತ್ತಿದ್ದೇವೆ.

ಈ ಶಾಲೆಯ ಕಟ್ಟಡವನ್ನು ಗಮನಿಸಿದ್ರೆ ತುಂಬಾ ಹಳೆಯದಾದ ಕಟ್ಟಡವಾಗಿದೆ. ಇದು ಆ-ನೋಡಿ ಈ ಕಟ್ಟಡದಲ್ಲಿ ಶಾಲಾ ಆವರಣದಲ್ಲಿ ತುಂಬಾ ದೊಡ್ಡ ದೊಡ್ಡದಾದ ಮರಗಳಿರೋದನ್ನ ನಾವು ಈ ಚಿತ್ರದಲ್ಲಿ ಕಾಣುತ್ತೇವೆ.

ಈ ಚಿತ್ರದಲ್ಲಿ ನಾವು ಒಂದು ಅಹ್ ರಸ್ತೆಯನ್ನು ನೋಡ್ತಿದ್ದೇವೆ. ರಸ್ತೆಯ ಬಲಬಾಗದಲ್ಲಿ ಒಂದು ದೊಡ್ಡ ಮರ ಇರೋದನ್ನು ಹಾಗೆ ಆ ಮರದ ಪಕ್ಕದಲ್ಲಿ ಸುತ್ತಲೂ ಒಂದು ಬಯಲು ಪ್ರದೇಶಕ್ಕೆ ಸಿಮೆಂಟ್ ಇಟ್ಟಿಗೆಯಿಂದ ಕಟ್ಟಿರೋವಂತ ಕಾಂಪೌಂಡ್ ಅನ್ನು ಹಾಗೆ --

ಇದು ಅಲ್ಲೆ ಅನ್ಲೋಡ್ ಮಾಡಕ್ಕೆ ಬಂದಿರ್ಬೇಕು ಅಂತ ಕಾಣುಸ್ತಾಯಿದೆ ಹಾಗೆ ಸಾಲಾಗಿ ನಿಂತಿರುವ ಮೂರು ಆಟೋ ಗಳನ್ನ ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ.

ಚಿತ್ರದಲ್ಲಿ ನಾವು ಸಾಲು ಮಳಿಗೆಗಳನ್ನ ನೋಡ್ತಾ ಇದ್ದೇವೆ. ಒಂದು ಕಾಸ್ರ್ಟೋಲ್ ಅಂತ ಒಂದು ಕಾಣ್ತಾ ಇದೆ .